ಇದು ಒಂದು ಟೈಯರ್ ಶಾಪ್ ಇರುತ್ತದೆ.

ಟ್ರಾಕ್ಟರ್ ಇರ್ಬಹುದು ಕಾರ್ ಇರ್ಬಹುದು ಎಲ್ಲಾ ತರ ಟೈಯರ್ಸ್ ಸಿಗುತ್ತೆ.

ಇಲ್ಲಿ ಸಿ_ಸಿ ಕ್ಯಾಮರಾ ಗಳು ಇರುತ್ತೆ ಮತ್ತೆ ಟಿ_ವಿ ಇಟ್ಟಿದ್ದಾರೆ.

ಇದೊಂದು ಸೈಡ ಸೈಡ ಲ್ಲಿ ಚೆನ್ನಾಗ ಕಾಣ್ತಾಇದೆ.

ಅಂಗಡಿ ಚೆನ್ನಾಗಿ ಗ್ಲಾಸ್ ವರ್ಕ್ ಅಲ್ಲಿ ಮಾಡಿದ್ದಾರೆ ಫ್ಯಾನ್ ನ ಲೈಟ್ ನ ವ್ಯವಸ್ಥೆ ಮಾಡಿದ್ದಾರೆ.

ಒಂದ್ ಎ_ಟಿ_ಎಂ ಒಳಗಡೆ ಹೋಗಿ ಬಂದಿದ್ದಾರೆ.

ಎನೋ ಮತಾಡಿ ಡಿಸ್ಕಸ್ ಮಾಡ್ತಿದ್ದಾರೆ ಇಲ್ಲಿ ಅಮೌಂಟ್ ಹಾಕ್ಬಹುದು ತಗೀಬಹುದು.

ಹಂಗೆ ನೀಯರ್ ತಗೊಂಡ್ ನೀರಿನಿಂದ ಬೆಳೆಯನ್ ಬೆಳಿಬೋದು.

ಮತ್ತು ಇಲ್ಲಿ ಒಳಗಡೆ ಒಂದಿಷ್ಟು ಜನ ನಿಂತಿದ್ದಾರೆ ಚೆನಾಗಿದೆ ನೀಟ್ನೆಸ್ --

ಒಂದ್ ಅರಣ್ಯ ಪ್ರದೇಶ ಇರುತ್ತದೆ ಇಲ್ಲಿ--

ಫ್ಯಾಕ್ಟರಿ ಲಿ ಕೆಲಸ ಮಾಡುವವರು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ.

ಹರಿದುಹೋಗುತ್ತವೆ ಇಲ್ಲಿ ಎಂಟ್ರನ್ಸ್ ಚೆನ್ನಾಗ್ ಮಾಡಿದ್ದಾರೆ ನೀಟ್ನೆಸ್ ಚೆನ್ನಾಗಿದೆ.

ಎಂಜಾಯ್ಮೆಂಟ್ ರೀತಿ ಮತ್ತ್ ಪಾರ್ಕ್ ಅಲ್ಲಿ ತರ ಎಲ್ಲಾ ತರ --

ಇಲ್ಲಿ ಶಾಮಿಯಾನ ಹಾಕಿ ದೇವರನ್ನು ಕೂರಿಸಿರುತ್ತಾರೆ ಪಾರ್ವತಿ ಪರಮೇಶ್ವರ ಗಣೇಶ.

ಮತ್ತಿಲ್ಲಿ ಧ್ವಜ ಹರ್ಸ್ ಧ್ವಜ ರೋಹಣೆ ಕಟ್ಟಿರುತ್ತದೆ.

ಲಿ ಓದ್ದೆ ಅಭ್ಯಾಸ ಮಾಡುವುದರಿಂದ ನಮಗೆ ಎಜುಕೇಶನ್ --

ಇಲ್ಲಿ ಆ ನಾಲಕ್ಕು ಜನರಿಂದ ಯಾವುದೇ ರೀತಿ ತೊಂದರೆಯಾಗೋದಿಲ್ಲ.

ಇಲ್ಲಿ ಲೈಟಿಂಗ್ ಎಲ್ಲಾ ಚೆನ್ನಾಗ್ ಮಾಡಿದ್ದಾರೆ ಗ್ಲಾಸ್ ಅಲ್ಲಿ ಮಾಡಿದ್ದಾರೆ ಇವರು ಬಿಲ್ಡಿಂಗ್ --

ಚೆನ್ನಾಗಿ ಮಾಡಿದ್ದಾರೆ ನೀಟ್ನೆಸ್ ಇದೆ ಚೆನ್ನಾಗಿದೆ.

ಬೇರೆ ಯಾರೊ ಬರ್ಲಿ ನಮ್ ಕರ್ನಾಟಕಕ್ಕೆ--

ಇದು ಒಂದು ರಸ್ತೆ ರಸ್ತೆಯಲ್ಲಿ ವಾಹನಗಳು ಓಡಾಡುತ್ತಿದ್ದಾವೆ.

ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಿ--

ಇದು ಒಂದು ಮಿಷಿನ್ ಇರುತ್ತದೆ ಮತ್ತು ಇಲ್ಲೊಂದು ಟಿ_ವಿ ಇದೆ.

ಇಲ್ಲಿ ನೀಟ್ನೆಸ್ ಇದೆ ಮತ್ ಲೈಟ್ ಹಾಕಿದ್ದಾರೆ ಫ್ಯಾನ್ ಇರುತ್ತೆ.

ನೋಡೋದಿಕ್ಕೆ ನೀರಿಲ್ ಗೇಟ್ ಹಾಕಿರುತ್ತಾರೆ ಇಲ್ಲಿ ಒಬ್ಬರು ಫೋಟೋ ತೆಗ್ಸಕೊಂದಿತಿಂದಾರ್ ನೋಡ್ರಿ.

ಜನಗಳು ಜಾಸ್ತಿ ಜನ ಬಂದಿದ್ದಾರೆ ಹುಡುಗಿ ಒಂದು--

ಈ ಶೆಡ್ ಅಲ್ಲಿ ಕುರಿ ಸಾಗನ್ ಕುರಿಗಳು ಬುಟ್ಟಿದರೆ.

ಒಂದು ದೇವಸ್ಥಾನ ಇರಬಹುದು ಆಕಡೆ ಒಂದು--

ಇಲ್ಲಿ ಪಾನಿಪುರಿ ಬೇಲ್ ಪುರಿ ಎಲ್ಲ ತರ ಮಾಡಿಕೊಡುತ್ತಾರೆ.

ತಿಂಡಿ ಅಂತ ಅನ್ಬೋದ್ ಇದಕ್ಕೆ ಮತ್ತೆ--

ಸ್ಟೆಪ್ನಿ ಲಾರಿ ಬೋರ್ಡ್ ಹಾಕಿದ್ದಾರ ನೋಡ್ರಿ ಇಲ್ಲಿ.

ಮತ್ತು ಮೂರ್ತಿಯು ದೇವರ ಮೂರ್ತಿಯನ್ನು ಇಕ್ಕಿರುತ್ತಾರೆ.